ಮಸಾಲೆ ಐಟಮ್ಸ್ ಗಳು ಜ್ಯೂಸು ತರಕಾರಿಗಳು ಪ್ರತಿಯೊಂದುನುವೆ ನಮಗೆ ಪ್ರಾವಿಷನ್ ಸ್ಟೋಲ್ ಸ್ಟೋರ ಅಲ್ಲಿ ಈಗ--

ಇನ್ನು ಹೆಚ್ಚಾಗಿ ಪ್ರಿಫರ್ ಮಾಡ್ತಿವಿ ಏನಂತಂದ್ರೆ ಪ್ಯಾಕೆಟ್ ಅಲ್ಲಿ--

ಇನ್ನು ಗವರ್ನಮೆಂಟ್ ರೂಲ್ಸ್ ಏನಂತಂದ್ರೆ ಅಪಾರ್ಟ್ಮೆಂಟ್ ಥರ ಕಟ್ಬಿಟ್ಟು ಬಡೋವ್ರಿಗೆ